ಇದು ಇಮೇಜ್ ಫಂಕ್ಷನ್ ಲಿ ಫಂಕ್ಷನ್ ಲಿ ಫೋಟೋ ತಗೊಂಡಿದೆ ಇದು ಎಲ್ಲರು ನಮ್ಮ ಸ್ನೇಷಿತರೇ ಇರಬಹುದುದ್ ಎಲ್ಲರು ಎಲ್ಲ ಎಲ್ಲರು ಕುಡೆ ಒಂದು ಇಮೇಜ್ ಇಮೇಜ್ ತಕೊಂಡು ಪಿಜೋಟೋ ತಕೊಂಡಾರೆ ಈ ಫೋಟೋ ನೆನಪಿನಗೋಸ್ಕರ ಇದು ಫೋಟೋ ಯಾವಾಗ ನೋಡಿದ್ರೆ ನಾವು ಹಿಂಗಿಂಗೇ ಸೇರಿದ್ದೀವಿ ಹಿಂಗಿಂಗೇ ಫೋಟೋ ತೆಗೆದಿದ್ದೀವಿ ಅಂತ.

ಇರೋ ಇದು ಸಹಜ ಸಿಗೋದಿಲ್ಲ ಇದು ಮಾಡಿಸ್ಬೇಕು ಇದು ಒಳ್ಳೆ ಒಳ್ಳೆ--

ಒಂದು ಮಗು ಗಿಡದ ಮ್ಯಾಲೆ ಹೋಗಿದೆ ಗಿಡ ಮ್ಯಾಲೆ ಇದೆ ಇದು ಮಗು.

ಇದು ಜಿಮ್ ಇದೆ ಇದು ಫಿಸಿಕಲಿ ಫಿಟ್ ಆಗಲು ಇದು ಜಿಮ್ ಇದೆ ಇಲ್ಲಿ ಏಜ್ ಲಿಮಿಟ್ ಇರುತ್ತೆ ಇಲ್ಲಿ ಬಹಳ.--

ಇದು ಯೂನಿಯನ್ ಬ್ಯಾಂಕ್ ಎ.ಟಿ.ಎಮ್ ಇದೆ ಈ ಎ.ಟಿ.ಎಂ ನಲ್ಲಿ ಟ್ವೆಂಟಿ ಫೋರ್ ಹೌರ್ಸ್ ಕ್ಯಾಶ್ ತೆಗಿಬೋದು.

ಇಲ್ಲಿ ಎಲ್ಲರು ಕುಂದಿರಬಹುದು ಎಲ್ಲರು ಹೋಗಬಹುದು ಅಲ್ಲಿ ಎಲ್ಲರು ರನ್ನಿಂಗ್ ಮಾಡಬಹುದು ವಾಕಿಂಗ್ ಮಾಡಬಹುದು ಎಲ್ಲರು ಅಲ್ಲಿ ವಾಕಿಂಗ್ ರನ್ನಿಂಗ್ ಮಾಡಲಾಕ ಒಳ್ಳೆ ಅವಕಾಶ ಅಲ್ಲಿ ಫಿಸಿಕಲ್ ಫಿಟ್ ಆಗಲು ಚಲೋ ಇದೆ.

ಇದು ಹಳಿ ಇತಿಹಾಸವಾದ ಗುಂಬಜ್--